ನಾಲ್ಕು ವ್ಯಕ್ತಿಗಳು ಅಂಗಡಿಗೆ ಖರೀದಿ ಮಾಡಲು ಹೋಗಿದ್ದಾರೆ.

ಮೂವರು ವ್ಯಕ್ತಿಗಳು ಅಂಗಡಿಯಲ್ಲಿ ನಿಂತು ಅವರ ಅವರಿಗೆ ಏನು ಬೇಕೆಂಬುದನ್ನು ಕೇಳಿ ಕೊಡುತ್ತಿದ್ದಾರೆ.

ಪಕ್ಕದಲ್ಲಿ ಕೆಲವು ಗಿಡ ಮರಗಳು ಕಾಣಿಸುತ್ತಿವೆ.

ಇಲ್ಲಿ ಕೆಲವು ವ್ಯಕ್ತಿಗಳು ಓಡಾಡುತ್ತಿರುವುದು ಕಾಣಿಸುತ್ತಿ--

ಇಲ್ಲಿ ಪೊಲೀಸರು ಸೆಕ್ಯೂರಿಟಿ ಗೆ ಎಂದು ನಿಂತಿದ್ದಾರೆ.

ಇದು ಅಶೋಕ್ ಲೇಲ್ಯಾಂಡ್ ಸ್ಟೋರಿ ಆಗಿದೆ.

ಈ ಕಂಬಗಳು ನೀಲಿ ಬಣ್ಣದಲ್ಲಿ ಇವೆ.

ಅದರ ಹಿಂದುಗಡೆ ಆ ನೀಲಿ ಬಣ್ಣದ ತಗಡುಗಳನ್ನು ಇರಿಸಿದ್ದಾರೆ.

ಇದು ಒಂದು ಹೊಲವಾಗಿದೆ ಇದರಲ್ಲಿ ಬತ್ತವನ್ನು ಬಿತ್ತಿದ್ದಾರೆ.

ಇದರ ಸುತ್ತಲು ಹಲವಾರು ಗಿಡಮರಗಳು ಇವೆ.

ಇಲ್ಲಿ ಸೂರ್ಯನ ಬೆಳಕು ಸ್ವಲ್ಪ ಪ್ರಮಾಣದಲ್ಲಿ ಬಿದ್ದಿದೆ.

ಈ ರಸ್ತೆಯ ಪಕ್ಕದಲ್ಲಿ ಒಂದು ಸಣ್ಣದಾದ ಯೋಗಾ ಮಾಡುವ ಸ್ಥಳವಿದೆ.

ಇಲ್ಲಿ ಹಲವರು ವ್ಯಕ್ತಿಗಳು ನಿಂತಿದ್ದಾರೆ ಒಂದು ಸಣ್ಣ ಮಗು ನಿಂತಿದೆ.

ಈ ಬ್ಯಾಗ್ ಗಳು ಬೆಂಚಿನ ಮೇಲೆ ಇರಿಸಿದ್ದಾರೆ.

ಮೇಲ್ಗಡೆ ಸಾರಾಯಿ ಬಾಟಲಿನ ಬಾಕ್ಸುಗಳು ಇನ್ನು ಹಾಗೆ ಇವೆ.

ಇನ್ನೊಬ್ಬ ವ್ಯಕ್ತಿ ಒಳಗಡೆ ದುಡ್ಡನ್ನು ತೆಗೆದುಕೊಂಡು ಬರುತ್ತಿದ್ದಾನೆ.

ಇಲ್ಲಿ ಕೆಲವು ಪೋಸ್ಟರ್ ಗಳನ್ನು ಅಂಟಿಸಿದ್ದಾರೆ.

ಕಿಕ್ ಎಂದು ಬರೆದಿದ್ದಾರೆ ಇಲ್ಲಿ ಇವರ ನಂಬರ್ ಅನ್ನು ನಮೂಸಿದಿಸಿದ್ದಾರೆ.

ಏಳು ಮೂರು ನಾಲ್ಕು ಒಂಬತ್ತು ಐದು ಐದು ನಾಲ್ಕು ನಾಲ್ಕು ಮೂರು ಆರು ಎಂದು ಒಬ್ಬ ಮಹಿಳೆಯರು ಜನರ ಬಾಯಲ್ಲಿ ಇಟ್ಟಿದ್ದಾಳೆ.

ಇದು ಬಿಳಿ ಬಣ್ಣದ ಕಾರ್ ಆಗಿದೆ.

ಇದು ಗುಡ್ಡದ ಮೇಲಿಂದ ತೆಗೆದಿರುವ ಒಂದು ಪಕ್ಷಿ ನೋಟದ ಚಿತ್ರವಾಗಿದೆ.

ಇದು ಒಂದು ದೊಡ್ಡದಾದ ಫಂಕ್ಷನ್ ಸ್ಟೇಜ್ ಆಗಿದೆ.

ಅದರ ಮುಂದ್ಗಡೆ ಒಂದು ನೀಲಿ ಬಣ್ಣದ ಮ್ಯಾಟನ್ನು ಹಾಸಿದ್ದಾರೆ.

ಒಬ್ಬ ವ್ಯಕ್ತಿ ಕುದುರೆಯ ಮೇಲೆ ಕುಳಿತುಕೊಂಡಿರುವ ಚಿತ್ರ ಇದೆ.

ಇದರಲ್ಲಿ ಹಳದಿ ಬಣ್ಣ ಮತ್ತು ನೀಲಿ ಬಣ್ಣದ ಸ್ಟಾರ್ ಗಳು ನೋಡಲು ಸಾಧ್ಯವಾಗುತ್ತಿದೆ ಒಬ್ಬ ಮಹಿಳೆ ಬಿಳಿ ಪತ್ರವನ್ನು ಹಿಡಿದುಕೊಂಡಿ--

ಟೇಬಲ್ ನಾ ಮೆಲೆ ಒಂದು ಕಚಿಲವನ್ನು ಇರಿಸಿದ್ದಾರೆ.

ಇಲ್ಲಿ ಎರಡೂ ಫ್ಯಾನ್ ಗಳನ್ನು ನೋಡಲು ಕಾಣಬಹುದು.

ಈ ವಂಡರ್ವಾ ಸ್ಲೈಡ್ಗಳು ಹಲಾವರು ಬಣ್ಣಗಳಿಂದ ಕೂಡಿದೆ.

ಇದರ ಮುಂದ್ಗಡೆ ಬಾಳೆ ಮರಗಳು ಇವೆ.

ಇಲ್ಲಿ ಹಲವಾರು ವಿಧವಿಧದ ಪೈಪ್ ಗಳನ್ನು ಮಾರುತ್ತಿದ್ದಾರೆ.

ಇಲ್ಲಿ ಸೈಜ್ ಗೆ ತಕ್ಕಂತೆ ಪೈಪ್ ಗಳು ದೊರೆಯುತ್ತವೆ.

ನೀಲಿ ಬಣ್ಣದ ಪೈಪ್ ಗಳನ್ನು ಇರಿಸಿದ್ದಾರೆ.

ಒಬ್ಬ ವ್ಯಕ್ತಿ ಬ್ಯಾಗನ್ನು ಹಾಕಿಕೊಂಡು ನೋಡುತ್ತಿದ್ದಾನೆ.

ಇದರ ಪಕ್ಕದಲ್ಲಿ ಇನ್ನೊಂದು ರೂಮ್ ನೋಡಲು ಸಾಧ್ಯವಾಗುತ್ತಿದೆ.

ಇದು ಒಂದು ಕಾರ್ ತೊಳೆಯುವ ಅಂಗಡಿಯಾಗಿದೆ.

ಇಲ್ಲಿ ಕಂಫರ್ಟ್ ಇನ್ ಎವ್ರಿ ರೋಡ್ ಎಂದು ಬರೆದಿದ್ದಾರೆ.

ಇಲ್ಲಿ ಕೆಳಗಡೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಗಾಡಿಗಳಿಗೆ ಕೆಲವು ಮಷೀನ್ ಗಳನ್ನು ಅಳವಡಿಸಿದ್ದಾರೆ.